ಕೂಲಿ ಕೆಲಸ ತುಂಬಾ ಕಷ್ಟ ಇರುತ್ತೆ ಇದು ಕೆಲಸ ಮಾಡೋರಿಗೆ ಬಿಸಿಲು ಮಳೆ ಅಂತ ನೋಡದೆ.

ತುಂಬಾ ಕಷ್ಟ ಪಟ್ಟು ಮಾಡ್ತಾರೆ ಇದು ಬಡವರಿಗೆ ಮಾತ್ರ ಸೀಮಿತ ಆಗಿರುತ್ತೆ.

ಮೊದಲಾದರೆ ಬರಿ ಶ್ರೀಮಂತರು ಮಾತ್ರ ಯೂಸ್ ಮಾಡ್ತಿದ್ರು ಇವಾಗ ತುಂಬಾ ಜನ ಯೂಸ್ ಮಾಡ್ತಿರ್ತಾರೆ.

ಈ ರೀತಿ ಪಾಲಿಟೆಕ್ನಿಕ್ ಕಾಲೇಜ್ ಗಳನ್ನೂ ಗವರ್ನಮೆಂಟ್ ನವರು ಮಾಡಿರೋದ್ರಿಂದ.

ನಾವು ಟ್ರೈನ್ ಲ್ಲಿ ಟ್ರಾವೆಲ್ ಮಾಡೋದ್ರಿಂದ ಸೇಫ್ಟಿ ನೂ ಇರುತ್ತೆ ಮತ್ತೆ ಎಲ್ಲಕ್ಕೂ ವ್ಯವಸ್ಥೆ ಚೆನ್ನಾಗಿರುತ್ತೆ.

ಇವಾಗಂತೂ ಜಿಮ್ ಗೆ ಹೋಗೋದು ಜಿಮ್ ಗೆ ಹೋಗೋದು ಒಂದು ಫ್ಯಾಷನ್ ಆಗಿದೆ ಇವಾಗ ಜಾಸ್ತಿ ಎಲ್ಲ ಜಿಮ್ ಗೆ ಹೋಗ್ತಾರೆ ಗರ್ಲ್ಸ್ ಕೂಡ ಜಾಸ್ತಿ ಜಿಮ್ ಗೆ.